ಇದರಲ್ಲಿ ತುಂಬಾ ಜನ ಆಡ್ತಾ ಇದ್ದಾರೆ ಕಟ್ಟೆ ಮೇಲೆ ಕೂಡ ಕುತ್ಕೊಂಡಿದ್ದಾರೆ .

ಇಲ್ಲಿ ಒಂದು ಯಾವದೋ ಬಿಲ್ಡಿಂಗು ಇಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಂದುಬರ್ದಿದ್ದರೇ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ನೋಡಕ್ಕು ಚೆನ್ನಾಗಿದೆ ಕುತ್ಕೋಳ್ಳೋದಕ್ಕೆ ಚೇರ್ ಕೂಡ ಇದೇ ಮತ್ತು ಒಂದು ಶೋ ಗಿಡಗಳೆಲ್ಲಕೂಡ ತುಂಬಾ ಇದೆ___

ಇಲ್ಲಿ ಒಂದು ದೊಡ್ಡದಾಗಿರುವ ಬಿಲ್ಡಿಂಗ್ ಕಾಣಿಸುತ್ತಾ ಇದೆ ಮತ್ತು ಇಲ್ಲಿ ತುಂಬಾ ಒಂದು ಮರಗಳು ಇದ್ದಾವೆ ಹಾಗು ಇಲ್ಲಿ ಮನುಷ್ಯರು ಕಾಣಿಸ್ತಿದ್ದಾರೆ ಬೈಕ್ ಗಳು ಕೂಡ ಸಾಲಾಗಿ ನಿಲ್ಲಿಸಿದ್ದಾರೆ ನೋಡೋದಿಕ್ಕೆ ಹಾಗೆ ಒಂದು ಪಾರ್ಕ್ ರೀತಿ ಕೂಡ ಮಾಡತದೆ.

ಇದೊಂದು ಬಿಲ್ಡಿಂಗ್ ಇದೆ ರೀಜನರಲ್ ಸೆಂಟ್ರಲ್ ಕಲಬುರಗಿಯಲ್ಲಿ ಇರ್ತಕ್ಕಂತದ್ದು ಆ ಕಡೆ ಕೂಡ ಒಂದು ಬಿಲ್ಡಿಂಗ್ ಇದೆ .ನೋಡದಕ್ಕೆ ಇಲ್ಲಿ ತುಂಬಾ ಜನ ಓಡಾಡ್ತಾ ಇದ್ದಾರೆ. ಮತ್ತೆ ಒಂದು ಪಾರ್ಕ ರೀತಿಯಲ್ಲಿ ಕೂಡ ಮಾಡಿದ್ದಾರೆ ಗಿಡಗಳಾಗಿರಬಹುದು. ನೆಲ ಆಗಿರಬಹುದು ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಬಿಲ್ಡಿಂಗ್ ಇಲ್ಲಿ ಒಂದು ಸ್ಟೇಜ್ ಕೂಡ ಇದೆ ಎರಡ್ ಹೆಕ್ತೇರ್ನಲ್ಲಿದೆ ಮತ್ತೆ ಇಲ್ಲಿ ಗಿಡಗಳೆಲ್ಲ ಬೆಳೆದಿವೆ. ಇಲ್ಲಿ ಒಂದು ರಸ್ತೆ ಕೂಡ ಕಾಣಿಸ್ತಾ ಇದೆ ಚಿಕ್ಕದಾಗಿರೋತಕಂಥದ್ದು. ಆಕಡೆ ಕೂಡ ಮರಗಳು ಬೆಳೆದಿದ್ದಾವೆ ನೋಡೋದಿಕ್ಕೆ.